ಹ್ಮ್ಎನ್ ಮಾಡ್ತಾ ಇದ್ದೀರ ಈಗ ಎನ್ ಸಮಾಚಾರ ? ನಾವು ಕೂಡ jobಗೆ ಹುಡುಕ್ತಾ ಇದ್ದೀವಿ.

ಅದುಕ್ನಾಕೋಸ್ಕರ ನಾವು try ಮಾಡ್ತಿದ್ದೀವಿ.

ಗಣೇಶ್ ನಿಮ್ಮದು ಅದೇ ಏನ್ ಏನ್ ಮಾಡುದ್ರಿ ಈಗ recent ಆಗಿ ಏನು ಮುಗ್ಸುದ್ರಿ? ಹ ನಾನು ನನ್ ನನ್ನಾ ವಿದ್ಯಾಭ್ಯಾಸ complete ಆದ್ಮೇಲೆ ನನ್ನ ಪದವಿ complete ಅದ್ಮೇಲೆ ನಾನ್ job ಹುಡುಕ್ತಾ ಇದ್ದೀನಿ ಈಗ ಕೂಡ ನಾನು job ಗೋಸ್ಕರ ಹಾಂ coaching ಹೋಗಿದ್ದೀನಿ so,

ಅದೇ ಏನು ಮಾಡುದ್ರಿ ಅಂತ ಏನು Engineering ಇಲ್ಲ B.Com ಮಾಡಿದ್ದೀರ ಇಲ್ಲ ಎನ್ ಮಾಡಿದ್ದೀರಾ?

Engineering complete ಆಗಿದ್ಯಾ ?

ECE ECEಅಂತಂದ್ರೆ? electronics and communication engineering.

ಅದೇ ನಂದು ಇನ್ನು exams ಒಂದ್ exam ಇದೆ B.com final year .

ಮುಗಿದಮೇಲೆ ಅದೇ companies ಅದೇ ನಮ್ college ಹತ್ರ ಬಂದಿದ್ವು.

ಹ್ಮ್ package ಎಲ್ಲಾ ಹೇಳುದ್ರು.

ಬನ್ನಿ selection ಆಗುತ್ತೆ ಇದು exam ಮುಗಿಲಿ ಅಂತoದ್ರು. almost ನಿಮಗೆ ಗೊತ್ತಲ್ವ fifth sem ಮುಗೀತಿದ್ದoಗೆ ಮುಗ್ಡಿ ಮುಗೀತಿದ್ದಂಗೆ

ನಾವು ಮುಂಚೆ ಯಾವ್ ರೀತಿ marks ತೆಗ್ದಿರ್ತೀವಿ ಅದರ ಆದಾರದ್ಮೇಲೆ ಎಲ್ಲಾ ಇದು ಮಾಡಿ ಅವರು, ನಮ್ಗೆ selection ಮಾಡ್ತಾರೆ companiesಗೆ.

ಆ ರೀತಿ ಸುಮಾರ್ ಒಂದು ಐದಾರು companies ನಮ್ college ಹತ್ರ ಬಂದಿದ್ವು.

ಅದರಲ್ಲಿ selectಟು ನಾನಾದೆ.

ಹ ಮೂರು ಲಕ್ಷ ಐವತ್ತು ಸಾವಿರ ಅಂತ ಹೇಳದ್ರು ಇನ್ನು ಇನ್ನು first first ಗಲ್ವ ಹ್ಮ್ ನಾವೂ ನೋಡಣ ಅಂತ interview ಗೆ ಹೇಳುದ್ರು but ನನಗೆ ಇನ್ನು interest ಇಲ್ಲ next B.com ಆದ್ಮೇಲೆ, ಆ M.comಇಲ್ಲಾಂದ್ರೆ MBA ಮಾಡಣ ಅಂತಿದ್ದೀನಿ ಗಣೇಶ್ ಅವರೇ ಇದರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿ ಯಾವ್ ರೀತಿ ಇದರ ಇವಾಗ್ಲೆ jobಗೆ ಹೋದರೆ . ಹ ಪರವಾಗಿಲ್ಲ ಈಗ ನೀವು M.com MBA ಮಾಡಿ ಹೋದ್ರೆ ಯಾವ್ ರೀತಿ benefit ಸಿಗುತ್ತೆ ಅಂತ

ok ಅದೇ ರೀತಿ ಕೂಡ ನoಗೂ ಆಗಿತ್ತು like college ಇದ್ದಾಗ್ಲೇ but ನನ್ collegeಜು governmentಟು.

placement ಇಲ್ಲ ನಾವು off campusನ job find ಮಾಡ್ಬೇಕಾಗಿತ್ತು.

so ಅದು ಕೂಡ ಆಗಿಲ್ಲ ಅದಕ್ಕೋಸ್ಕರ ನಾನ್ jobಗೋಸ್ಕರ coaching ಅ ಮಾಡಿದ್ದೀನಿ so ಈಗ ನೀವು complete ಆಗಿದೆ B.com ಹೌದ ? ನಂದು ಇನ್ನು ಇಲ್ಲ ಅದೇ last ಇನ್ನಾಗುತ್ತೆ ಇನ್ನೊಂದು ten days ಅಲ್ಲಿ complete ಆದಂಗೆ ಇನ್ನೊಂದು ಎರಡು exam ಇದೆ.

ಅ ನಿಮ್ಗೆ job offer ಇದೆ ಈಗ.

ok ನಿಮ್ಗೆ job offers ಇದ್ಯಲ್ಲಾ ?

ಅದೇ offer ಸಿಕ್ಕಿದೆ ತಿರ್ಗ ಅದೇ ಹೇಳುದ್ನಲ್ಲ ಮೂರು ಲಕ್ಷದ ಐವತ್ತು ಸಾವಿರ package ಸಿಕ್ಕಿದೆ per year ಒಂದ್ ಏನು ಒಂದು ವರ್ಷಕ್ಕೆ. ನoಗೆ ಅನ್ಸೋ ಮಟ್ಟಿಗೆ ಓ like B.com ಇನ್ನು ನೀವು ಓದಬಹುದು MBAಅಥವ M.com ಮಾಡಿ ಮತ್ತಿನ್ನು

ಹ ಅದoದ್ರೆ MBA ಮಾಡುದ್ರೆ ನಮ್ಗೆ ಸ್ವಲ್ಪ ಇನ್ನು packageಜು ಜಾಸ್ತಿ ಬರುತ್ತೆ . packageಗಳು ಜಾಸ್ತಿ ಆಗುತ್ತೆ like ಇನ್ನು ನೀನು double degree ಮಾಡ್ತೀಯ like ನೀನು ಅವಾಗ value ಕೂಡ ಜಾಸ್ತಿ ಆಗುತ್ತೆ. ಅದೇ ನಾವು ಒಂದು education ಸ್ವಲ್ಪ ನಾನು ಮಾಡಿರೋ ಅ education ಸ್ವಲ್ಪ ಮೌಲ್ಯ ಜಾಸ್ತಿ ಇರುತ್ತೆ ಅಂತ.

ನೀನು ಓದಿದ್ಕು respect ಜಾಸ್ತಿ ಆಗುತ್ತೆ.

ok ಗಣೇಶ್ ಅದೇ ಇನ್ನ ಯಾವ್ ಯಾವ್ ತರ jobsಸು ನಮ್ಮ depart ಮೇಲೆ commerce ಮೇಲೆ ಬರುತ್ತೆ ಸ್ವಲ್ಪ ಸ್ವಲ್ಪ ಗೊತ್ತು but ನಿಮಗೇನಾದ್ರು ಗೊತ್ತಿದ್ರೆ ಸ್ವಲ್ಪ ಹೇಳಿ ನಮ್ಗೆ.

ನನಿಗೆ ಗೊತ್ತಿರಂಗೆ commerce ಮೇಲೆ almost banking exams ಬರ್ತಾವೆ.

ಅದು ಬಿಟ್ಟು ಮತ್ತೆ ನೀನು ಅ ಅ B.com ಅದಮೇಲೆ MBA ಸೇರಿದ್ರೆ ಅಲ್ಲಿ different branches ಇರ್ತವೆ HR business .

so ನೀನು ಅಲ್ಲಿ HR select ಮಾಡ್ಕೊಂಡ್ರೆ ಒಳ್ಳೆ company join HRಆಗಿ human resource ಆಗಿ . so ನೀನು as a job person,

MBA ಅದ್ಮೇಲೆ business ಇದು business investment ಮಾಡ್ಬಹುದು.

like different different jobs ಇದೆ .

ನೀನು degree complete ಆಗಿರಬೇಕು. ಅದೇ ಅದೇ ಸ್ವಂತ business ಮಾಡ್ಬಹುದು degree complete,

MBA ಮಾಡುದ್ರೆ ಸ್ವಲ್ಪ ನಮ್ಗೆ ಏನಂತಂದ್ರೆ ಜ್ಞಾನ ಜಾಸ್ತಿ ಬರುತ್ತೆ ಅಂತ ನೀವು ಹೇಳೋದು .

ಈಗ ಅನ್ಕೊಂತೀವಿ ಹೆಂಗ್ ಮಾಡೋದು ಯಾವ್ ತರ business build ಮಾಡೊದು ಹೆಂಗೆ ಈಗ ನೀನು B.com complete ಅದಮೇಲೆ ನಿನಗೇನೂ ಗೊತ್ತಿಲ್ಲ knowledge ಇಲ್ಲ . ಹ ಇಲ್ಲಅದುಕ್ಕೋಸ್ಕರ ಸ್ವಲ್ಪ ಅಂದ್ರೆ ಇದೆ ಸ್ವಲ್ಪ ಎಷ್ಟ್

ಇದೆ ನನ್ knowledge ಇರುತ್ತೆ like,

ಅಲ್ಲಿ maturity ಅದಮೇಲೆ ಸ್ವಲ್ಪ ನಮ್ಗ್ build ಆಗ್ತಾ ಹೋಗುತ್ತೆ ನಮ್ mind set ಯಾವ್ ತರ business build ಮಾಡ್ಬೇಕು?

ಆ ತರ mind set maturity ಆಗ್ತಾ ಬರುತ್ತೆ depend upon our

ಹ್ಮ್ ok ಗಣೇಶ್ next ಅದೇ ಫೋನ್ ಮಾಡ್ತೀನಿ ಮುಗ್ದಿದಂಗೆ ಇನ್ನು free ಇರುತ್ತಲ್ವ ಇನ್ನು two months?

phone ಮಾಡ್ತೀನಿ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಇದ್ರೆ ಕೊಡಿ ಗಣೇಶ್ ಅವರೇ ಬೇಜಾರ್ ಮಾಡ್ಕೋಬೇಡಿ. ಇರ್ಲಿ ಇರ್ಲಿ of course I am always ready.

Hostel ಅಲ್ಲಿ meet ಆಗಿದ್ದೆ last ಮತ್ತೆ ಸಿಗ್ಲಿಲ್ಲ ನೀವು.

job ನನ್ course ಅದಮೇಲೆ ನನ್ job important ಅಲ್ವ ಈಗ ಎಲ್ಲರಿಗೂ jobಬು

ಅವರು life ಅಲ್ಲಿ job ಅನ್ನೋದೇ ಈಗ ಅವನು ಶ್ರೀಮಂತ ಆಗ್ಲಿ ಅವನು ಬಡವನಾಗ್ಲಿ job ಅಂತ ಇರುತ್ತೆ.

ಅದು job ಯಾವುದೇ ಆಗಿರ್ಬಹುದು like ಕಸ ಗುಡ್ಸೋದು ಆಗಿರ್ಬೌದು ಅಥವಾ, ಏನೋ company ಯಲ್ಲಿ work ಮಾಡೊದು job is very important for everyone .

ನನಿಗು ಕೂಡ ಅಂಗೆ course ಅದಮೇಲೆ job ಬೇಕಾಗಿತ್ತು so ಅದುಕ್ಕೋಸ್ಕರ ನಾನು,

ok ಅದೇ ಜಾಸ್ತಿ ದಿವಸ ಆಯ್ತಲ್ಲಾ ಮಾತಾಡಿ,

ಸ್ವಲ್ಪ ಎನ್ ಮಾಡ್ತಾ ಇದ್ದಾರೆ ಗಣೇಶ್ ಅವರು ನಮ್ಮ ಸ್ನೇಹಿತರು ಅಂತ ಮಾತಾಡಣ ಅಂತ phone ಮಾಡ್ದೆ .

coaching ತಗೊಂಡಿದು ನೀವು ಗಣೇಶ್ ಅವರೇ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹ so ನಾನು coaching ತಗೊಂಡಿದಿಲ್ಲಿ ಬಸವನಗುಡಿ

national college metro station ವಾಣಿ Vilas road ಅಂತ ಅಲ್ಲಿ ಒಂದು building ಇದೆ ಅಂತ .

ಇವೆಲ್ಲ coaching centerರು.

ಬಂದ್ಬಿಟ್ಟು like Testing Centerರು ಒಂದ್ company ಅದು ಇವರು organize ಮಾಡಿದ್ದಾರೆ ಇವರೆಲ್ಲಾ founder ಮಾಡಿದ್ದಾರೆ.

Test ಯಂತ್ರ ಅ Test ಯಂತ್ರ so coaching ಏನಂದ್ರೆ,

so ಹುಡುಗರು like student ನ acquaint ಮಾಡ್ಕೊಂಡು ಇವರು ಅವರಿಗೆ knowledge ಕೊಟ್ಟು ಅವರೇ placement ಮಾಡ್ಕೊಡ್ತಾರೆ.

ಇದು ಯಾವ್ ತರ ಅಂತಂದ್ರೆ ಅದೇ ನಾವ್ ಹೋಗಿದ್ವಲ್ಲಾ

Technologies ಅಂತ ಅದೇ knowledge purpose ಕೊಟ್ಟು ಅದಿಕ್ಕೆ ಅಲ್ಲೇ ನಾವು job ಮಾಡಂಗಿದ್ರೆ. ಅಲ್ಲೇ ಅವರೇ companiesಗೆ ಕಳುಸ್ತಾರೆ ಇಲ್ಲ ಅಂತಂದ್ರೆ ನಾವು ಬೇರೆ ಕಡೆ ಹೋಗ್ಬಹುದು ಅಂತ. ಹ same Roman Technologies ಅಲ್ಲಿ same but ಏನು? ಇಲ್ಲಿ ಸ್ವಲ್ಪ famous but ದುಡ್ದು ಬಹಳ ತಗೊಂತಾರೆ but placement ಕೊಡಸ್ತಾರೆ. ಇಲ್ಲಿ Roman Technologies

ಅವರ fees zero fees government feesನ. allow ಮಾಡ್ತಾರೆ but ಇಲ್ಲಂಗಲ್ಲ private ಅಲ್ಲ so ಸ್ವಲ್ಪ value ಜಾಸ್ತಿ ಇರುತ್ತೆ. ಇಲ್ಲ ಗಣೇಶ್ ನಾನು ವಿಚಾರುಸ್ದೇ ಅಲ್ಲೂ ಕೂಡ.

ಏನು ಗೊತ್ತಾ ಇಲ್ಲಿ ನೀವು ಏನು ಮಾಡ್ತಿರೋ course ಎಲ್ಲಾ ಇಲ್ಲಿ ಇದೆ.

but ನಿಮ್ಮ ಇದಕ್ಕೆ ಹೋಲುಸ್ಕೊಂಡ್ರೆ ಇಲ್ಲಿ ಕಡಿಮೆ ಬೀಳುತ್ತೆ ಇನ್ನು. ಇನ್ನೂ government scheme ಕೆಲವೊಂದು ವರ್ಷಕ್ಕೆ ನಾಲಕ್ ಸಲ ಮೂರು ಸಲ ಏನೋ ಬರುತ್ತಂತೆ ಏನು? ಸರ್ಕಾರದ ಯೋಜನೆಗಳು .

ಅದರ under ಅಲ್ಲಿ freeಯಾಗಿ ಕೊಡದು ಇಲ್ಲಿ. ತರಬೇತಿ ಏನು training ನಮ್ಗೆ ತರಬೇತಿ freeಯಾಗಿ ಕೊಡ್ತಾರೆ.

but ಎಲ್ಲಾ ತರ courseಗಳು ಇದರಲ್ಲಿ ಇದ್ದಾವೆ .

ಅದುನ್ನ ನೀವು ಹೋಲುಸ್ಕೊಂಡ್ರೆ ನಿಮ್ದು ಏನು ಬಸವನಗುಡಿ coaching center ಗು ಈ Roman Technologies ಹೋಲುಸ್ಕೊಂಡ್ರೆ ಇಲ್ಲೇ ಕಡಿಮೆ ಬೀಳುತ್ತೆ. ಹ ಅದೇ ಅದೇ ನಾನ್ ಹೇಳ್ದೆಲ್ಲಾ ನಾನು ಕೂಡ ಮೂರು ದಿವಸ

ಅ ರೋಮನ್ Technologies ಅಂಡ್ EDP working ಅಂಡರ್ government but